ಇದು ಹಾ ಇದು ಒಂದು ಆಟದ ಮೈದಾನ ಆಗಿದೆ ಇಲ್ಲಿ ಆಟದ ಮೈದಾನದಲ್ಲಿ ಆಟಗಾರರೆಲ್ಲ ನಿಂತ್ಕೊಂಡಿರೋ ಒಂದು ಚಿತ್ರಣವನ್ನ ನಾವು --

ಆದು ಪಕ್ಕದಲ್ಲಿ ಗಿಡ ಮರ ಒಂದು ಪರಿಸರದ ಒಳ್ಳೆಯ ವಾತಾವರಣದಲ್ಲಿ ಜನಗಳು ಕೂತ್ಕೊಂಡು ಆ ಒಂದು ಇದನ್ನ ನೋಡ ಸವಿಯಲು ಇದು --

ಇದು ಒಂದು ಹೋಟೆಲ್ನ ಚಿತ್ರವಾಗಿದೆ ಇಲ್ಲಿ ಒಂದು ಟೇಬಲ್ ಮೇಲೆ ಎರಡು ಪ್ಲೇಟ್ ಅಲ್ಲಿ ಅಡುಗೆಯನ್ನು ಹಾಕಿ ಇಟ್ಟಿರುವುದನ್ನು ನೋಡಬಹುದು.

ಇಲ್ಲಿ ರೆಡ್ ಕಲರ್ ಟೀ ಶರ್ಟ್ ಅನ್ನ ಗೊಂಬೆಗೆ ಹಾಕಿ ಹಾಕಿದ್ದಾರೆ ಮತ್ತೆ ಅಕ್ಕ ಪಕ್ಕದಲ್ಲಿ ಬೇರೆ ಬೇರೆ ಗೊಂಬೆಗಳಿಗೆ ಬಟ್ಟೆ --

ಹಾಗೆ ಈ ಒಂದು ನದಿ ನೀರಲ್ಲಿ ಎರಡು ಎಮ್ಮೆ ಕೋಣಗಳು

ಇದು ಒಂದು ಜಾತ್ರೆಯ ಚಿತ್ರವಾಗಿರುತ್ತೆ ಇಲ್ಲಿ ಚಿಕ್ಕ ಮಕ್ಕಳು ಆಟ ಆಡಬಹುದು ಆಟ ಆಡುವಂತಹ ಇದೆಲ್ಲ ಇರುತ್ತೆ.